ಇಲ್ಲಿ ನಾಯಿಯ ಫುಡ್ ಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಜಿಂಕೆಯಾಗಿದೆ.

ಇಲ್ಲಿ ನಾವು ಜಿಂಕೆಯ ಹೆಜ್ಜೆ ಗುರುತುಗಳನ್ನು ಕಾಣುತ್ತೇವೆ.

ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಸೀಲ್ ತಯಾರ ಮಾಡುವ.

ಇಲ್ಲಿ ಒಂದು ತೆಂಗಿನ ಮರವನ್ನು ಕಾಣುತ್ತೇವೆ.

ಇಲ್ಲಿ ನಾವು ಒಂದು ಕರೆಂಟ್ ಕಂಬವನ್ನು ಕಾಣುತ್ತೆವೆ.

ಹಾಗು ಇಲ್ಲಿ ಒಂದು ಬಾಗಿಲನ್ನು ಕಾಣುತ್ತೆವೆ.

ಇಲ್ಲಿ ಒಂದು ದೊಡ್ಡದಾದ ಬ್ಯಾನರ ನ್ನು ಕಾಣುತ್ತೆವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಕಟ್ಟಡವಾಗಿದೆ.

ಇಲ್ಲಿ ಗಜಾನನ ಹ್ಯಾಂಡ್ ಲೂಮ್ ಎಂಬ ಒಂದು ಬೋರ್ಡ್ ಅನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಒಂದು--

ಗೋಡೆಯ ಮೇಲೆ ಫೋಟೋ ಗಳನ್ನು ಕಾಣುತ್ತೇವೆ.

ಇಲ್ಲಿ ಬ್ರಾಂಡೆಡ್ ಬನಿನ್ಸಗಳನ್ನು ಇಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಒಂದು ಶಾಪನ್ನು ಕಾಣುತ್ತೇವೆ.